ಸರೋವರ ಸುಂದರವಾಗಿದೆ ಸುತ್ತಲೂ ಮರ ಗಿಡಗಳಿವೆ.

ಹುಲ್ಲು ಬೆಳೆದಿದೆ. ಇದು ಸೋಫಾ ಕೆಂಪು ಬಣ್ಣದ್ದಾಗಿದಲ್ಲಿ ಇದು ಹೊಸ ಸೋಫಾ ಸೆಟ್ ಆಗಿದೆ ಇಲ್ಲಿ ಯಾರೋ ಕುಳಿತುಕೊಂಡಿಲ್ಲ.

ಅಲ್ಲಿ ನೀರು ಸಹ ಇದೆ ಚಿಕ್ಕದಾದ ಒಂದು ಹಳ್ಳ ಇದೆ ಆ ನೀರಿನಲ್ಲಿ ಮೂರು ಆಮೆಗಳಿವೆ ನೋಡಲು ಸುಂದರವಾಗಿವೆ.

ಜೋಕಾಲಿ ಇದನ್ನು ಮಕ್ಕಳು ಆಡುತ್ತಾರೆ. ಇಲ್ಲಿ ಜೋಕಾಲಿಯ ಪಕ್ಕ--

ಹಚ್ಚ ಹಸಿರಿನಿಂದ ಕೂಡಿದ ಗಿಡಮರಗಳಿವೆ ಇದೆ ಒಂದು ಒಣಗಿದ ಮರವು ಸಹ ಇದೆ ಜೋಕಾಲಿಯ ಬಣ್ಣ ಹಳದಿ ಮತ್ತು ನೀಲಿ ಆಗಿದೆ .

ಟೈಸ್ ನದ್ದಾಗಿದೆ ಅಲ್ಲಿ ಒಂದು ಮೇಲೆ ಟ್ಯೂಬ್ ಲೈಟ್ ಸಹ ಇದೆ ಇಲ್ಲಿ ಯಾರು ಕು ಕುಳಿತುಕೊಂಡಿಲ್ಲ.

ಇದು ಒಂದು ಪಾರ್ಕ್ ಆಗಿದೆ ಸಿಮೆಂಟ್ ಇನ ನೆಲವಾಗಿದೆ ಅಲ್ಲಿ ಒಂದು ಸ್ಕೂಟರ್ ಅಂದರೆ ದ್ವಿಚಕ್ರ ವಾಹನ ನಿಂತಿದೆ ಮತ್ತು ಇಬ್ಬರು ಪುರುಷರು ಸಹ ನಿಂತಿದ್ದಾರೆ ಒಂದು ಮರವಿದೆ.

ಇದು ಹೂವಿನ ಮಾರುಕಟ್ಟ ಇಲ್ಲಿ ಕಾಕಡಾ ಹೂ ಸೇವಂತಿಗೆ ಹೂ ಜಂಡು ತರತರದ ಹೂವುಗಳಿವೆ.

ಮಲಗುವ ಕೋಣೆ ಇಲ್ಲಿ ತಲೆ ದಿಂಬುಗಳು ಇದವೆ ಇದು ಇಲ್ಲಿ ಮಲಗಿದರೆ ಸುಖವಾಗಿ ಹಾಯಾಗಿ ನಿದ್ದೆ ಬರುತ್ತೆದೆ ಮತ್ತು ಒಂದು ದೀಪವಿದೆ ಒಂದು ಫೋಟೋ ಇದೆ ಮತ್ತೆ ಒಂದು ಕುರ್ಚಿ ನು ಸಹ ಇದೆ.

ಎಷ್ಟು ಸುಂದರವಾದ ಚೆನ್ನ ಚೆನ್ನಾಗಿರುವ ರುಚಿಕರವಾದ ವೆಜ್ ಬಿರಿಯಾನಿ ಇದೆ. ಇದನ್ನು ಎರಡು ಪ್ಲೇಟ್ ವೆಜ್ ಬಿರಿಯಾನಿ ಇದೆ. ಅಲ್ಲೊಂದು ಮಹಿಳೆ ತಿನ್ನುತ್ತಿದ್ದಾರೆ.

ಇದು ಒಂದು ಹಣ್ಣಿನ ಅಂಗಡಿ ಆಗಿದೆ ಇದು ರಾತ್ರಿ ಹೊತ್ತು ತೆಗೆದಿರುವ ಹಣ್ಣು. ಇಲ್ಲಿ ಸೇಬು ಹಣ್ಣು ಕಲ್ಲಂಗಡಿ ಹಣ್ಣುಅಹ್ ದ್ರಾಕ್ಷಿ ಹಣ್ಣು--

ತುಂಬಾ ದಾಹದಿಂದ ಇದ್ದ ಆದ್ದರಿಂದ ನೀರನ್ನು ಕುಡಿಯುತ್ತಿದ್ದೇನೆ ದೊಡ್ಡ ದೊಡ್ಡ ಬಂಡೆಗಳಿದವೆ ಮತ್ತೆ ಹಿಂದೆ ಚಿಕ್ಕ ಚಿಕ್ಕ ಸಸ್ಯಗಳು ಸಹ ಕಾಣಿಸುತ್ತಿವೆ.

ಆ ಒಬ್ಬ ಸಲೂನ್ ಮುಂದೆ ಒಬ್ಬ ಪುರುಷ ನಿಂತಿದ್ದಾನೆ.

ಇದು ಒಂದು ಸಣ್ಣದಾಗಿ ಇರತ್ತಕಂತ ಡ್ಯಾಮ್ ಆಗಿದೆ ಡ್ಯಾಮಿ ನಲ್ಲಿ ಕಲ್ಲು ಬಂಡೆಗಳು ಸಹ ಇದಾವೆ ಅದರ ಮೇಲೆ ಒಬ್ಬ ಹುಡುಗ ನಿಂತುಕೊಂಡು ನಿಂತು ಕೊಟ್ಟಿದ್ದಾನೆ ಮತ್ತು ಹೊ ಹೋಗುತ್ತಿದ್ದಾನೆ.